ಈ ಚಿತ್ರೀಕರಣದಲ್ಲಿ ಒಂದು ದೊಡ್ಡದಂತಹ ಬಿಲ್ಡಿಂಗ್ ಅನ್ನು ಇಲ್ಲಿ ಇನ್ಸ್ಟಿಟ್ಯೂಟ್ ಅನ್ನು ನೋಡಬಹುದು ಅದರ ಮುಂಭಾಗದಲ್ಲಿ--

ಸುತ್ತಲೂ ಕಬ್ಬಿಣದ ಶೀಟ್ ಅನ್ನು ಇರುತ್ತದೆ. ಆಚೆಗಡೆ ಮರಗಳನ್ನು ನೀವು ಇಲ್ಲಿ ಕಾಣಬಹುದು.

ಈ ಚಿತ್ರೀಕರಣವು ಒಂದು ಕೆಲಬಾಗದ ಕೊಟ್ಟಡಿಯಾಗಿದು ಅಲ್ಲಲ್ಲಿ ಓಡಾಡುವ ಜನರು ಅಹ್ ವ್ಯಕ್ತಿಗಳು ಮತ್ತು ಟಿವಿ ಅನ್ನು ಕಾಣಬಹುದು.

ಈ ಚಿತೀಕರಣವು ಒಂದು ಪ್ರವಾಸಿಕರ ತಾಣವಾಗಿದ್ದು ದೊಡ್ಡ ಬಿಲ್ಡಿಂಗ್ ಆಗಿರುತ್ತೆ.

ಹಾಗು ಪಕ್ಕದಲ್ಲಿ ಇರುವ ಮದಗಜ ಆ ಬ್ಯಾನರ್ ಆಗಿರುತ್ತದೆ. ಇದು ಸಿನಿಮಾ ಹಾಲ್ ಆಗಿರುವ ಸೂಚನೆಯನ್ನು ಈ ಚಿತ್ರೀಕರಣ ತೋರಿಸುತ್ತಿದೆ.

ಚಿತ್ರೀಕರಣದಲ್ಲಿ ನೀವು ನೋಡುವುದೇನೆಂದರೆ ಒಂದು ಆಟೋ ಟ್ರಾ ಸ್ಟೀರಿಯೋಗ್ರಾಮ್ ಆಗಿರುತ್ತದೆ ಇಲ್ಲಿ ಇಲ್ಲಿ ಇಲ್ಲಿರುವ ಕೆಲವು ಬೆಳಕನ್ನು ನೀವಿಲ್ಲಿ ನೋಡಬಹುದು ಹಾಗು ವ್ಯಕ್ತಿಯನ್ನು ಇಲ್ಲಿ ಗಮನಿಸ್ --

ಯಾವ್ದೋ ವಿಸ್ತಾರವಾದ ಕಟ್ಟಡದ ಮಸೀದಿಯಾಗಿದ್ದು ನೀಲಿ ಹಾಗು ಇಲಿ ಹಾಗು ಹಸಿರು ಬಣ್ಣದ ಮಸೀದಿಯಾಗಿರುತ್ತದೆ. ಅಲ್ಲಲ್ಲಿ ಇರುವ--

ದಲ್ಲಿ ನೀವು ಗಮನಿಸುವುದೇನೆಂದರೆ ಒಂದು ಮುಖ್ಯ ರಸ್ತೆಯ ದೊಡ್ಡದಾದಂತಹ ಬಿಲ್ಡಿಂಗ್ ಆಗಿದ್ದು ಅಕ್ಕ-ಪಕ್ಕದಲ್ಲಿ ಬಿಲ್ಡಿಂಗ್ಗಳನ್ನು ನಾವು --